ಇದು ಅಂಗಡಿಗಳಲ್ಲಿ ಎಚ್ಚಿನವರಂತಹ ಗೊಂಬೆಗಳಾಗಲಿ ಮನೆಗಳ ಶೋ ಆಗಲಿ ಫೋಟೋ ಗಳಾಗಲಿ ಮನೆ ಮಳಿಗೆಗಳಿಗೆ ಇಡುವಂತಹ ಗಡಿಯಾರಗಳಾಗಲಿ ಹೆಚ್ಚಿನದಿದೆಯಂತಹ ವಸ್ತುಗಳನ್ನು ಈ ಮಳಿಗೆಯಲ್ಲೇ ಕಾಣಬಹುದು.

ಯಾಕೆಂದರೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಲಿ ಇರುವುದಕ್ಕಾಗಲಿ ಅಹ್ ಇರೋದಕ್ಕಾಗಲಿ --

ಇದರಲ್ಲಿ ಎಲ್ಲಾತರದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಾವು ಕಾಣಬಹುದು ಇಲ್ಲಿ ಯಾವುದೇ ತರದ ಎಲೆಕ್ಟ್ರಾನಿಕ್ ಮುಖಾಂತರ ನಾವು ಕಾಣಬಹುದು.

ಇದು ಒಂದು ಉಮ್ ಹಿಂದಿನ ಕಾಲದಲ್ಲಿ ಶಿಲ್ಪಕಲೆಯನ್ನು ಶಿಲ್ಪದಿಂದ ಕೆತ್ತಿ ರುವಂತಹ ಒಬ್ಬ ಕಲೆ.

ಸೋ ಜಿಮ್ ಇನಲ್ಲಿ ಅಹ್ ಉ ಮು ತುಂಬಾ ತರದ ವಿಧಗಳು ಇರುತ್ತವೆ. ಸೋ ಅವು ಎಲೆಕ್ಟ್ರಾನಿಕ್ ಅವನು ಯಾವ ರೀತಿ ಬಳಸಬೇಕು. ಯಾವ್ ರೀತಿ --